ನನ್ ಮೊಮ್ಮಗಳ್ ಮದ್ವೆ ಮಾಡ್ಬೇಕು ಅಂತ ಇದ್ದಿವಿ. ಕೈಯಲ್ ಕಾಸಿಲ್ಲ ಅವ್ರ್ ತಾವ್ ಸಾಲ ಎತ್ತದೆ ಚೌಟ್ರಿನೇ ಬೇಕು ಅಂತ ಮದ್ವೆ ಗಂಡನವರ್ ಕೇಳ್ತಾರೆ ವರಮಾನನೇ ಬೇಕು ಅಂತಾರೆ.

ರೇಟ್ಗೆ ನಾವ್ ಕೇಳ್ದಸ್ಟ್ ದುಡ್ ಕೊಟ್ರೆ ನಾವು ಕೇಳ್ದಷ್ಟು ಅಂಥಾರೆ.

ಇವತ್ ವಿಚಿತ್ರವಾದ್ ಕಳಿಂಗಾದ್ ಕಾಲ ಬಂದೈತೆ

ಅಯ್ಯೋ ನಮ್ ಕಾಲದಲ್ಲಿ ಯಾವೂ ಫೋಟೋನೂ ಇಲ್ಲ.